ಇದು ಎಲ್ಲ ಓಡಾಡೋ ರೋಡ್ ಅದು ರೋಡ್ ಲ್ಲಿ ಸೈಡ್ ನಿಂತ್ಕೊಂಡು --

ಕಾರ್ ಗಳು ಓಡಾಡ್ತಾ ಇದಾವೆ ಬೈಕ್ ಓಡಾಡ್ತಾ ಇದೆ ಅಲ್ಲಿ ಮರ ಇದೆ ಆಮೇಲೆ ಯಾವುದೊ ಒಂದು --

ಅದರಲ್ಲಿ ತುಂಬಾ ಚೆನ್ನಾಗಿ ಜೋಡಿಸಿ ಇಟ್ಟಿದ್ದಾರೆ ಪಪ್ಪಾಯ ಕಲ್ಲಂಗಡಿ ಹಣ್ಣು.

ತುಂಬಾ ರೀತಿಯ ಹಣ್ಣುಗಳನ್ನೆಲ್ಲ ಜೋಡಿಸಿ ಇಟ್ಟಿದ್ದಾರೆ ಕ್ಲೀನ್ ಆಗಿ ಅಂತ ಹೇಳ --

ಆಮೇಲೆ ಒಂದು ಲೈಟ್ ಅವಳ ಕೈ ಹತ್ರ ಬೀಳ್ತಾ ಇದೆ ಅಲ್ಲೇನೋ ಮಾಡ್ತಾ ಇದ್ದಾಳೆ ಅದು ಏನು ಅಂತ ಕರೆಕ್ಟ್ ಆಗಿ ಕಾಣ್ತಾ ಇಲ್ಲ.

ಇನ್ನೂ ಏನೇನೋ ಇದೆ ಇದು ಹಾಂ.

ಇದು ಕಾರ್ ಗ್ಯಾರೇಜು ಅನ್ಸುತ್ತೆ ಕಾರ್ ಗಳು ಏನಾದ್ರು ಹಾಳಾಗಿದ್ದರೆ ಅದನ್ನ ರಿಪೇರಿ ಮಾಡೋಕೆ ನಾವ್ ಇಲ್ಲಿಗ್ ತಗೋ ಹೋಗ್ಬೇಕು.

ಆಮೇಲೆ ಇಲ್ಲಿ ಸೀಟ್ ಎಲ್ಲ ಹಿಂದೆ ಇದೆ. ಏಣಿ ಇದೆ ಕಂಬಗಳೆಲ್ಲ ತುಂಬಾ ಕಂಬಾ ಕಂಬ ಇದೆ ಮದ್ಯ ಮದ್ಯ --

ತುಂಬಾ ಚೆನ್ನಾಗಿರುವಂಥ ಆರೆಂಜ್ ಕಲರ್ ಕೇಸರಿ ಬಣ್ಣದ ಒಂದು ಹೂವ ಇದೆ.

ಇಲ್ಲಿ ಒಂದು ರೋಡ್ ಅಲ್ಲಿ ಬಂಡೆ ಕಲ್ಲುಗಳು ಗುಡ್ಡ ಯಾವ್ದೋ ಗುಡ್ಡದ ಹತ್ತಿರ ರೋಡ್ ಇರತ್ತಲ್ಲ ಅದು ಇಲ್ ಈಚಲ ಮರ --

ಅದೇ ಯಾವ್ದೋ ಒಂದು ವಾಟೆರ್ದ್ ಒಂದ್ ಆಫೀಸ್ ಅಂತ ಕಾಣಿಸ್ತಿದೆ ಏನಂಥ ಗೊತ್ತಾಗ್ತಾ ಇಲ್ಲ.

ಇದರಲ್ಲಿ ತುಂಬಾ ದೊಡ್ಡ ದೊಡ್ಡ ಮೀನುಗಳೆಲ್ಲ ಇದೆ ನಂಗಂತೂ ಮೀನ್ ತುಂಬಾ ಇಷ್ಟ.

ಇಲ್ಲಿ ಯಾವ್ದೋ ಒಂದ್ ಮ್ಯೂಸಿಯಂ ತರ ಅಂದ್ರೆ ಹಳೆಯ ಕಾಲದ್ದೆಲ್ಲ ವಸ್ತುಗಳನ್ನೆಲ್ಲ ಸಂಗ್ರಹ ಮಾಡಿರ್ತಾರಲ್ಲ ಆ ತರ ಇದೆ ಯಾವಿದ್ಯಾವ್ದೋ ಒಂದೊಂದ್-

ಸೈಡ್ ಅಲ್ಲಿ ಕಟ್ಟಿಂಗ್ಸ್ ಅಂತಾರೆ. ಅದ್ ನಮ್ ಮನೇಲೂ ಕೂಡ ಇದೆ.

ಇದೂ ಯಾವ್ದೋ ಟೂರಿಸ್ಟ್ ಪ್ಲೇಸ್ ತರ ಇದೆ --

ಯಾವ್ದು ಅಂತ ಗೊತ್ತಿಲ ಅಂದ್ರೆ ಒಂತರ ಕವಲೇದುರ್ಗ ಅಂತ ಇದೆ ಶಿವಮೊಗ್ಗಾದ್ ಹತ್ರ ಆ ತರಾನೇ ಇರ್ಬಹುದು.

ಆಚಿ ಪಾಚಿ ಹೂವು ಹುಲ್ಲುಗಳು ಎಲ್ಲ ಬೆಳೆದಿದೆ --

ರೋಡ್ ಪೂರ್ತಿ ನೀರ್ ತುಂಬಿಕೊಂಡು ಬಿಟ್ಟಿದೆ ಜನ ಅದರ ಮದ್ಯದಲ್ಲಿ ಅಂದ್ರೆ ಇದನ್ನ ನೊಡ್ತಿದ್ರೆ ಪಕ್ಕದ ಊರಲ್ಲಿ ಎಲ್ಲ ಪ್ರವಾಹ ಅಯ್ತಲ್ಲ --

ಕಾಣಿಸ್ತಾ ಇದೆ ದೇವಸ್ಥಾನ ನೋಡೋಕ್ ತುಂಬಾ ಚೆನ್ನಾಗಿದೆ ಮತ್ತೆ ಬಣ್ಣ ಬಣ್ಣದ್ದು ಪೈಂಟ್ ಎಲ್ಲ ಹೊಡೆದಿದರೆ ಎಲ್ಲ ಚೆನ್ನಾಗಿದೆ-

ಅಲ್ಲೇ ಒಂದ್ ದಡದಂಗ್ ಅಯ್ತೆ ಅಲ್ ಒಂದ್ ಗುಂಡಿ ಅಯ್ತೆ --

ಆಹ್ಹ್ ಅಲ್ಲಿ ಒಂದು ಕಂಪನಿ ಹಂಗ ಕಾಣಿಸ್ತಿಯಾತಿ. ಕಂಪನಿ ಒಳಗೆ ಜನಗಳು --

ಕಾಡು ಸುತ್ತ ಕಾಡು ಅಯ್ತೆ ಕಾಡಿನ ಮದ್ಯ ಮರ ಮರದಲ್ಲಿ ಒಂದ್ ಎಂಥದು ಇಲ್ಲ ಹೂ ಎಲೆ ಎಲ್ಲ ಉದ್ರಿ --

ಇಲ್ಲಿ ಒಂತರ ಬಾವುಟದಂಗ್ ಕಟ್ಟಿದ್ದಾರೆ ಯಾವ್ದೋ ಪೂಜೆ ನಡೀತಾ ಇದೆ ಜನ ಓಡಾಡಿತಾ ಇದ್ದಾರೆ-

ಎಲ್ಲ ಕಲರ್ ಕಲರ್ ಪ್ಲಾಸ್ಟಿಕು ಹ್ಮ್ ಒಂದು ಐದು ಆರು ಕಲರ್ ಪ್ಲಾಸ್ಟಿಕ್ ಇದವೆ .

ಪೂರ್ತಿ ಸ್ಟಕ್ ಸ್ಟಕ್ ಆಗಿ ವಿಗ್ರಹ ಜೋಡಿಸಿದ್ದಾರೆ ಇಲ್ಲೊಂದು ವಿಗ್ರಹ ಇಲ್ಲೊಂದು ವಿಗ್ರಹ --

ಆ ಬಿಲ್ಡಿಂಗ್ ಇದೆ ಆ ಕಡೆ ತೆಂಗಿನ ಮರ ಇದಾವೆ --